ಇದು ಗ್ರೌಂಡ್ ಫ್ಲೋರ್ ಲ್ಲಿದೆ ಇಲ್ಲಿ ತುಂಬಾ ತರದ ವೆಹಿಕಲ್ಸ್ ಬಂದು ನಿಂತಿದೆ ಇಲ್ಲೀ ಬ್ಲ್ ಎಲ್ಲೊ ಲೈನ್ ಲ್ಲೇನೋ ಬರೆದಿದ್ದಾರೆ ಇದರಲ್ಲಿ ಎಡಗಡೆ ದೇವಸ್ಥಾನಕ್ಕೆ ದಾರಿ ಅಂತ ಬರ್ದಿದೆ.

ಇದು ನೋಡೋಕೆ ಫೈನಾನ್ಸ್ ಬ್ಯಾಂಕ್ ತರ ಕಾಣ್ತಾ ಇದೆ ಇದು ಮೇನ್ ರೋಡ್ ಪಕ್ಕ ಇದೆ ಅನಿಸುತ್ತೆ. ಇದರ ಎದುರುಗಡೆ ಐ.ಎಸ್.ಎಲ್. ಫೈನಾನ್ಸ್ ಅಂತ ಬರೆದಿದೆ ಎದುರುಗಡೆ ಖಾಲಿಯಾಗಿರೋ ರೋಡ್ ಕಾಣ್ತಾ ಇದೆ.

ಇದು ನೋಡೋಕೆ ಸುಂದರವಾದ ಕಾಡು ತರ ಕಾಣ್ತಾ ಇದೆ ಇದರ ಒಳಗಡೆ ವಿಧ ವಿಧವಾದ ಮರಗಳೆಲ್ಲ ಕಾಣ್ತಾ ಇದೆ ತುಂಬಾ ಹಸಿರಾಗಿ ಕಾಣ್ತಾ ಇದೆ ಜನಗಳು ಯಾರೂ ಕಾಣ್ತಾ ಇಲ್ಲ ಬಟ್ ತುಂಬಾ ವಿಶಾಲಾವಾಗಿದೆ ತುಂಬಾ ವಿಶ್ರಾಂತಿ ತಗೋಳಕ್ಕೆ ತುಂಬಾ ಚೆನ್ನಾಗಿರುತ್ತೆ ಅನಿಸುತ್ತೆ ಇಲ್ಲಿ.